ಮೇಲೆ ತುಂಬಾ ಸುಂದರ ವಾಗಿ ಡಿಸೈನ್ ಅನ್ನು ಮಾಡಿದ್ದಾರೆ. ಹಾಗೂ ಇದ್ದಾರ ಮುಂದೆ ಒಂದು ದೊಡ್ಡ ಗೋಪುರದ ಆಕಾರವನ್ನ ಇನ್ನು ಕಟ್ಟುತಇದರೆ ಅದರ ಸುತ್ತಲೂ ಪೊಲೀ ಸ್ಗಳನ್ನ ಕಟ್ಟಿದರೆ.

ಈ ಚಿತ್ರಣದಲ್ಲಿ ನಾವು ಒಂದು ಕಟ್ಟಡವನ್ನು ನೋಡುತ್ತಿದ್ದೇವೆ. ಇದರ ಮೇಲೆ ಮೂಡುಬಿದರೆ ಆಹ್ ಹೊಸ ನಿಧಿ ಅಂತ ಏನೋ ಬರೆದಿದ್ದಾರೆ. ಇದರಲ್ಲಿ ಆ ಕನ್ನಡ ಅಕ್ಷರಗಳಲ್ಲಿ ಕಪ್ಪು ಹಲಗೆಯ ಬೋರ್ಡಿ ನ ಮೇಲೆ ಬರೆದಿದ್ದಾರೆ.

ನೀಲಿ ಪಾಟಿನ ಶೆ-ಶೆಡ್ ಅನ್ನು ಹಾಕಲಾಗಿದೆ. ಟಾರ್ ರೋಡ್ ಇದಾಗಿದ್ದು ಮಧ್ಯದಲ್ಲಿ ಬೀದಿ ದೀಪಗಳು ಕಾಣ ಬಹುದಾಗಿದೆ.

ಈ ಚಿತ್ರಣದಲ್ಲಿ ಸುತ್ತಲು ಒಂದು ಗಿಡ ಮರ ಪೊದೆ ಇರುವಂತ ದೃಶ್ಯವನ್ನು ನೋಡುತ್ತಿದೇವೆ. ಇದರ ಮಧ್ಯದಲ್ಲಿ ಒಂದು ಆಟೋ ಎರಡು ಬೈಕ್ ಅನ್ನ ನಿಲ್ಲಿಸಲಾಗಿದೆ.

ಎರಡು ಕಂಬಗಳನ್ನ ನಾವು --